ಕಾಣುತ್ತಿವೆ ಅವು ಕಟ್ಟಿಗೆಯ ಬಾಗಿಲುಗಳನ್ನು ಹೊಂದಿವೆ . ಬಲಭಾಗದಲ್ಲಿ ಒಂದು ಟೇಬಲ್ ಅನ್ನು ಇಡಲಾಗಿದೆ .ಮತ್ತು ಕಾಜಿನ ಕಿಟಕಿಗಳನ್ನು ಕಾಣಬಹುದು ಅದರಲ್ಲಿ --

ಮತ್ತು ಹಲವಾರು ಲೈಟುಗಳು ಉರಿಯುತ್ತೇವೆ ಮತ್ತುದೂರದಲ್ಲಿ ಒಂದು ಕರ್ಟನ್ ಹಾಕಿದ್ದಾರೆ.

ಇದು ಒಂದು ದೇವಾಲಯದ ಹೊರಗಿನ ಚಿತ್ರ ವಾಗಿದೆ .ಇಲ್ಲಿ ನಂದಿ ವಿಗ್ರಹವನ್ನು ಕಾಣಬಹುದು .ಮತ್ತು ಇಲ್ಲಿ ಹಳೆ ಕಾಲದ ಕಲಾ ಶೈಲಿಯನ್ನು ಕಾಣಬಹುದಾಗಿದೆ .

ಮತ್ತು ಇಲ್ಲಿ ಹಲವಾರು ಹಚ್ಚ ಹಸಿರಿನ ಗಿಡಗಳನ್ನು ಹಚ್ಚ್ಚಲಾಗಿದೆ. ಮತ್ತು ದುರಲ್ಲಿ ಮನೆ ಮತ್ತು ಕಟ್ಟಡಗಳು ಕಾಣುತ್ತಿವೆ .

ಕಾಣಬಹುದಾಗಿದೆ ಒಂದು ವಿದ್ಯುತ್ ಕಂಬವು ಕಾಣುತ್ತಿದೆ ಮತ್ತು ಹಲವಾರು ಹಚಾ ಹಸಿರಿನ ಗಿಡಗಳನ್ನು ಕಾಣಬಹುದಾಗಿದೆ

ಇದು ಒಂದು ಲೈಬ್ರರಿ ನ್ ಒಳಗಿನ ಒಂದು ದೃಶವಾಗಿದೆ . ಇಲ್ಲಿ ಹಲವಾರು ಕಬೋರ್ಡ್ಗಳಲ್ಲಿ ಹಲವಾರು ಪುಸ್ತಕಗಳನ್ನ ಇಡಲಾಗಿದೆ .ದೂರ್ ದಲ್ಲಿ ಒಂದು ಬಲ್ಬ್ --

ಇದು ಒಂದು ನರ್ಸರಿ ಹೊರಗಿನಿಂದ ಹೊಡೆದಿರುವ ಚಿತ್ರವಾಗಿದೆ. ಇಲ್ಲಿ ಹಲವಾರು ಸಸಿಗಳನ್ನು ಕಾಣಬಹುದು. ಇಲ್ಲಿ ಹಲವಾರು ಬದಾಮಿ ಗಿಡಗಳನ್ನುನಾವು ಕಾಣಬಹುದು.

ಇದು ಒಂದು ಆಯುರ್ವೇದಿಕ್ ಚಿಕಿತ್ಸಾ ಹಾಸ್ಪಿಟಲ್ ಆಗಿದೆ ಎಲ್ಲಿ ಹಲವಾರು ಬೋರ್ಡ್ ಗಳನ್ನು ಕಾಣಬಹುದು.

ಇಲ್ಲಿ ಹಲವಾರು ಬಟ್ಟೆಗಳನ್ನು ಕಾಣಬಹುದಾಗಿದೆ . ಮತ್ತು ಇಲ್ಲಿ ಸಿ ಸಿ ಕ್ಯಾಮೆರಾವನ್ನು ಕಾಣಬಹುದಾಗಿದೆ . ಮತ್ತು ಒಂದು ಟಿವಿ ಮತ್ತು ಚಾರ್ಜರನ್ನು ಕಾಣಬಹುದಾಗಿದೆ.

ಇದು ಲೈಬ್ರರಿ ಯ ಒಳಗಿನ ದೃಶ್ಯವಾಗಿದೆ ಇಲ್ಲಿ ಹಲವಾರು ಪುಸ್ತಕಗಳನ್ನು ಇಡಲಾಗಿದೆ ಮತ್ತು ಪುಸ್ತಕಗಳನ್ನು ಜೋಡಿಸಲಾಗಿದೆ ಮತ್ತು ಒಂದು ಫ್ಯಾನ್ ಅನ್ನು ಸಹ ಕಾಣಬಹುದಾಗಿದೆ.

ಅಲಂಕರಿಸಲಾಗಿದೆ ಮತ್ತು ಹೂಗಳಿಂದ ಅಲಂಕರಿಸಲಾಗಿದೆ. ಬಲಬಾಗದಲ್ಲಿ ಒಂದು ಲೈಟ್ ಉರಿಯುತ್ತಿದೆ. ಇಲ್ಲಿ ಒಂದು ಎಡಬಾಗದಲ್ಲಿ ಒಂದು ಕಿಟಕಿಯನ್ನು ಕಾಣಬಹುದಾಗಿದೆ.

ಹೊರಗಡೆ ಬಂದು ದ್ವಾರವಿದ್ದು ಕಟ್ಟಲಾಗಿದೆ ಇಲ್ಲೇ ಹಲವಾರು ಗಿಡಗಳ ಹಚ್ಚ ಹಸಿರಿನಿಂದ ತುಂಬಿ--